ಇಲ್ಲಿ ಹಲವಾರು ಮಕ್ಕಳು ನಿಂತುಕೊಂಡಿದ್ದಾರೆ ಮತ್ತು ಇಲ್ಲಿ ಒಬ್ಬ ಶಿಕ್ಷಕರು ಯೋಗ ಮಾಡುವುದನ್ನು ಹೇಳಿಕೊಡುತ್ತಿದ್ದಾರೆ ಎಕ್ಸರ್ಸೈಜ್ ಅನ್ನು ಇವರು ಮಾಡುತ್ತಿದ್ದಾರೆ.

ಹಾಗೂ ಇಲ್ಲಿ ಹಲವಾರು ವಾಹನಗಳನ್ನು ನಿಲ್ಲಿಸಲಾಗಿದೆ ಮತ್ತು ಇಲ್ಲಿ ಒಂದು ಪುಟ್ಟ ಮಗು ಕೂಡ ನಿನ್ ದೊಡ್ಡವರು ಕೂಡ ಇಲ್ಲಿ ಇದ್ದಾರೆ.

ಹಾಗೂ ಇಲ್ಲಿ ಕಚ್ಚೆ ಪಂಚೆ ರೀತಿ ಒಂದು ಹೆಣ್ಣು ಮಗಳು ನೀಲಿ ಮತ್ತು ಹಸಿರು ಬಣ್ಣದ ಸೀರೆಯನ್ನು ಉಟ್ಟಿದ್ದಾರೆ ಹಾಗೂ ಇಲ್ಲಿ ಇವರ ಹಿಂದುಗಡೆ ದೊಡ್ಡದಾದಂತ ಒಂದು ಗಡಿಯಾರ ಕೂಡ ಹಾಕಿದ್ದಾರೆ.

ಇಲ್ಲಿ ಹಲವಾರು ಜನರು ಕುಳಿತುಕೊಂಡಿದ್ದಾರೆ ಮತ್ತು ಇದು ಒಂದು ಹೋಟೆಲ್ ಆಗಿದೆ ಮತ್ತು ಇಲ್ಲಿ ತುಂಬಾ ಒಳ್ಳೆಯ ರೀತಿಯಾಗಿ ಲೋಟಗಳನ್ನು ಜೋಡಿಸಿದ್ದಾರೆ.

ಹಾಗೂ ಇವರು ಮೇಲ್ಗಡೆಯಿಂದ ನೋಡುತ್ತಿದ್ದಾರೆ ಇದರಲ್ಲಿ ಒಬ್ಬ ಹುಡುಗ ಬನೀನ್ ಅನ್ನು ಮತ್ತು ಚಡ್ಡಿಯನ್ನು ಹಾಕಿದ್ದಾನೆ ಒಬ್ಬ ಹುಡುಗ ಟೀ ಶರ್ಟ್ ಅನ್ನು ಹಾಕಿದ್ದಾನೆ.

ಇದು ಒಂದು ಬಹು ಅಂತಸ್ತಿನ ಕಟ್ಟಡವಾಗಿದ್ದು ಇಲ್ಲಿ ಹಚ್ಚ ಹಸಿರು ವಾತಾವರಣ ಇಲ್ಲಿದೆ.

ಇಲ್ಲಿ ಒಬ್ಬ ಮನುಷ್ಯ ಮೆಟ್ಟಿಲುಗಳನ್ನು ಹತ್ತಿಕೊಂಡು ಹೋಗುತ್ತಿದ್ದಾನೆ ಮತ್ತು ಇದೊಂದು ಹಳೆಯ ಕಾಲದ ರಾಜರ ಒಂದು ಕೋಟೆಯಾಗಿದೆ.

ಇಲ್ಲಿ ಒಂದು ಉತ್ಸವ ನಡೆಯುತ್ತಿದ್ದು ಇದು ಗಣೇಶನ ಉತ್ಸವವಾಗಿದೆ ಹಾಗೂ ಇಲ್ಲಿ ದೊಡ್ಡದಾದಂತ ಗಣೇಶವನ್ನು ಕುಂಡರಿಸಿದ್ದಾರೆ.

ಕಡಿಮೆ ಬೆಲೆಯಲ್ಲೂ ಕೂಡ ದೊರೆಯುತ್ತವೆ ಹಾಗು ಇಲ್ಲಿ ಮನೆಗೆ ಬೇಕಾದಂತ ದಿನಸಿ ವಸ್ತುಗಳು ಕೂಡ ಲಭಿಸುತ್ತವೆ ಇಲ್ಲಿ.

ಇಲ್ಲಿ ತುಂಬಾ ಜನರು ಓಡಾಡುತ್ತಾರೆ ಹಾಗೂ ಇಲ್ಲಿ ಕಾರು ಕೂಡ ಇವೆ ಅಕ್ಕ ಪಕ್ಕ ಹಸಿರು ಹಸಿರಾದಂತ ವಾತಾವರಣವೂ ಕೂಡ ಇಲ್ಲಿ ಇದೆ .

ಇದು ಒಂದು ಫಂಕ್ಷನ್ ಇಲ್ಲಿ ನಡೆಸುತ್ತಿದ್ದಾರೆ ಬಹು ಅಂತಸ್ತಿನ ಕಟ್ಟಡ ಇದಾಗಿದೆ ಮತ್ತು ಇಲ್ಲಿ ಹಲವಾರು ವಿದ್ಯುತ್ ದೀಪಗಳು ಕಾಣ ಸಿಗುತ್ತವೆ.